ನಾಟಿ ಔಷದಿಯೆಲ್ಲಾ ಯೂಸ್ ಮಾಡಿ ಒಂದ್ ವಾರ ಆದ್ ಮೇಲೆ ದಿನ್ ಆಗಕೂ ಈದ್ ಆಗಿರೋದ್ ಇವಾಗ ರಿಸಲ್ಟ್ ಒಂದೇ ವಾರಅಲ್ಲೇ ಬಂದ್ ಬಿಡ್ ತ್ತಲ್ಲಾ.

ಪಕ್ಷಿಗಳ ಬಗ್ಗೆ ಮಾತ್ತಾಡಬೇಕಂದ್ರೆ ಎದ್ದ ತಕ್ಷಣ ಚಿಲಿ ಪಿಲಿ ಕೇಳೆಬೇಕು ಒಳ್ಳೇದ್ ನವಿಲ್ ಬಗ್ಗೆ ಮಾತಾಡಬೇಕಂದ್ರೆ ಅದು ನಮ್ಮ ರಾಷ್ಟೀಯ ಪಕ್ಷಿ ಅಲ್ಲಾ.

ಅವ್ರ್ ಪಾಪ ಏನ್ ಒಳ್ಳೆ ಕೆಲಸ ಮಾಡಿದರೆ ಏನ್ ಇಲ್ಲಾ ಅಂತ ಅಂದು ಬೆಂಗಳೂರಲ್ಲಿ ಬಂದ್ರೆ ಇದು ಹಮ್ ಕೆಂಪೇಗೌಡ.